ನೋಡಕ್ ಆಟದ್ ಮೈದಾನ್ ತರ ಕಣಕ್ ಹತೈತ್ ಇದು.

ಇದು ನೋಡ್ರಿ ಅಪ ಇದು ಪೆಟ್ರೋಲ್ ಬಂಕ್ ಕಣಕ್ ಹತ್ತಿ ಯಾವಕಡೆ ಪೆಟ್ರೋಲ್ ಬಂಕ್ .

ಇದು ನೋಡ್ರಿ ಇದು ಬೆನಕ ಬೆನಕ ಡ್ರೈಯೆರ್ ಏನಿದು.

ಇದ ನೋಡ್ರಿ ನೋಡಕ್ ಬಹಳ ಚಂದ್ ಕಣಕ್ ಹತೈತಿ ನೋಡ್ರಿ ಇದು ಮನೇನ ಅಲ್ಲ ಕಾಲೇಜು ಟೈಪ್ ಕಣಕ್ ಹತೈತಿ ಕರೆಕ್ಟ್ ಆಗಿ ಏನು ಅಂತ ಕಣಕ್ ಹತಿಲ್ಲ.

ವಾ ಇದು ವಾಟರ್ ಫಾಲ್ಸ್ ಅಂದರೆ ಇದು ವಾಟರ್ ಅಂದ್ರ ಆಟ ಆಡೋದ್ ಅನ್ನೊಂಗ್ ಕಣಕ್ ಆಟ ಅಡ್ತರ್ ರೀ ಇದ್ರಾಗ್ ಎಲ್ಲ ನಂಕಡೆ ಎಲ್ಲ--

ಗೆಸ್ಟ್ ಹೌಸ್ ಅಂತ ಮಾಡ್ಬೇಕಲ್ಲ ಅದಾಗಿರ್ಬೇಕು ಇದ ನೋಡಕ್ ಹಂಗ ಕಣಕ್ ಹತೈತಿ ಗೆಸ್ಟ್ ಹೌಸ್ ಟೈಪ್ .

ದಾನ್ ಪೆಟ್ಟಿಗೆ ಅಂತ ಹಾಕ್ಯಾರ್ ಇಲ್ಲೇ.

ಕಾಣಿಕೆ ಪೆಟೆ ದಾನ್ ಪೆಟ್ಟಿಗೆ ಅಂತ ಹಾಕ್ಯಾರ್ ಇಲ್ಲೇ.

ಇದು ಯಾವುದೊ ಸಮುದ್ರ ಸಮುದ್ರದಾಗೇತ್ರಿ ಇದು ಯಾವ್ ಸಮುದ್ರ ಗೊತ್ತಿಲ್ಲ ಇವೆಲ್ಲ ಶಿಪ್ ರೀ ಇವು.

ಯೇಟ್ ಬ್ಯಾಂಕ್ ಏ.ಟಿ.ಎಮ್ ಅಂತ ಅಂದು ನೀಲಿ ಬೋರ್ಡ್ ವಳಗ್ ವೈಟ್ ಕಲರ ನ್ಯಾಗ್ ಬರದಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಅಂದ--

ಕನ್ನಂಗ್ ಕಣಕ್ ಹತೈತಿ ಸೈಕಲ್ ನಿಲ್ಸಿದಾರ ಅದ್ರಾಗ ತಿಳ್ಕೊಬಹುದು ಯಾರ ಬಂದಾರ ಅಂತ.

ಇದು ಯಾವಕಡೆ ಸೈಡ್ ಬರತೈತೆ ಅಂತಂದು ನಮಗ್ ನಾವ್ಏನ್ ನೋಡಿಲ್ರಿ ಯಾವ ಸೈಡ್ ಬರುತ್ತೆ ಅಂತ ಗೊತ್ತಿಲ್ಲ.

ಇದ ನೋಡ್ರಿ ಇದು ಜರಿ ರೀ ಇದು ಇದನ ಯಾರೋ ಪೇಂಟಿಂಗ್ ಟೈಪ್ ಕಣಕ್ ಹತೈತಿ ಇದು ರಿಯಲ್ ಅಂತು ಅಲ್ಬಿಡ್ರಿ ಇದ ನೋಡಾಕ ಪೇಂಟಿಂಗ್ ಟೈಪ್ ಕಣಕ್ ಹತೈತಿ.